ಅದ್ರ ಎದುರೇ ಒಂದು ಕೆರೆ ಅದ ಕೆರೆ ಒಳಗ ಲೈಟಿನ ಬೆಳಕು ಎಲ್ಲ ಬೆಳಕು ಬಿದ್ದು ಕೇರಿ ನೀರ್ ಎಲ್ಲ ಕಲರ್ ಕಲರ್ ಕಾಣಿಸ್ಲಿಕ್ ಹತ್ತವ .

ಇದು ಒಂದು ದೊಡ್ಡ ಬಜಾರ್ ಅದ ಇಲ್ಲಿ ನಮ್ಮನೆ ಗಳಲ್ಲಿ ಬೇಕಾದಿದ್ದೂ ಸಾಮಾನುಗಳು ಸಿಗ್ತಾವ ಅಮ್ಮಂಗ ಫೋನ್ ಮಾಡಬಹುದು .

ಬೇಕಾದಂತಹ ಬಟ್ಟಿಗಳು ಸಿಗತ್ವ್ ಒಳ್ಳೆ ಒಳ್ಳೆ ಬಟ್ಟಿಗಳು ಸಿಗತ್ವ್ ಹುಡುಗ್ರು ಬಟ್ಟಿ ಹೆನ್ನಮಕ್ಕಳ ಡ್ರೆಸ್ .